ಇದು ಒಂದು ಶಾಲೆ ಈ ಒಂದು ಶಾಲಾ ಕೊಠಡಿಯಲ್ಲಿ ವಿದ್ಯಾರ್ಥಿಗಳು ಪ್ರಾಜೆಕ್ಟ್ ವರ್ಕ್ ಅನ್ನು ಮಾಡುತಿದ್ದಾರೆ.

ಎತ್ತರವಾಗಿದೆ ಇಲ್ಲಿ ವಿಬ್ಬಿನ ರೀತಿಯಾಗಿ ಕಟ್ಟಡವನ್ನು ನಿರ್ಮಿಸಿದ್ದಾರೆ ಈ ಕಟ್ಟಡವನ್ನು ನೋಡಲು ಬಹಳ ಸುಂದರವಾಗಿ ಕಾಣುತಿದೆ.

ಇದು ಒಂದು ವಿಬ್ಬಿನ ರೀತಿಯಾಗಿ ಅಲಂಕರಿಸಿದಂತಹ ತಿಂಡಿಯಾಗಿದೆ ಈ ತಿಂಡಿಗಳನ್ನು ನೋಡಲು ಬಹಳ ಚೆನ್ನಾಗಿ ಕಾಣುತಿದೆ .

ಸುತ್ತಲೂ ಬೆಟ್ಟ ಗುಡ್ಡ ನೋಡಲು ಬಹಳ ಸುಂದರವಾಗಿ ಕಾಣುತಿದೆ ಈ ನೋಟವು ನೋಡಲು ಬಹಳ ಚೆನ್ನಾಗಿ ಇದೆ.

ಮತ್ತು ಬಹಳ ಸುಂದರವಾಗಿ ಆ ಕೂದಲುಗಳನ್ನೂ ಅಲಂಕರಿಸುತ್ತಾರೆ.

ಇಲ್ಲಿ ಇಬ್ಬರು ವ್ಯಕ್ತಿಗಳು ಇದ್ದಾರೆ ಇಲ್ಲಿ ಫೋಟೋವನ್ನು ತೆಗೆದುಕೊಳ್ಳುತಿದ್ದಾರೆ.

ಇದು ಒಂದು ವಿಶಾಲವಾದಂತಹ ಪಾರ್ಕ್ ಆಗಿದೆ.

ಮತ್ತು ಬಹಳಷ್ಟು ಕಬ್ಬಿಣದ ತುಂಡುಗಳನ್ನು ಒಂದೇ ಕಡೆ ಇಟ್ಟಿದ್ದಾರೆ.

ಇದು ಒಂದು ಸುಂದರದಂತಹ ದೊಡ್ಡದಾದಂತಹ ಸಮುದ್ರವಾಗಿದೆ.

ಈ ಏರೋಪ್ಲೇನ್ ನೋಡಲು ದೊಡ್ಡದು ಹಾಗ್ ಇದೆ ಮತ್ತು ಸುಂದರವಾಗಿದೆ ಈ ಒಂದು ಏರೋಪ್ಲೇನ್ ನಿಂತಿರುವಂತಹ ಸ್ಥಳದಲ್ಲಿ.

ಈ ಕತ್ತಲೆ ಯಲ್ಲಿ ಲೈಟಿಂಗ್ ಲ್ಯಾಂಪ್ ಅಹ್ ಇಟ್ಟ ಹಾಗೆ ಕಾಣುತ್ತಿದೆ. ಈ ಒಂದು ದೃಶ್ಯ ನೋಡಲು ಬಹಳ ಚೆನ್ನಾಗಿ ಕಾಣುತ್ತಿದೆ.

ಅದು ಸಾಲಾಗಿ ನಿಲ್ಲಿಸಿದ್ದಾರೆ ನೋಡಲು ಬಹಳ ಚೆನ್ನಾಗಿ ಕಾಣುತಿದೆ ಹಲವಾರು ಜನರು ಗ್ರಾಹಕರು ಇಲ್ಲಿ ಅಹ್ ತಮ್ಮ ವ್ಯವಹಾರವನ್ನು ನಡೆಸುತ್ತಾರೆ.

ನಡೆಸುತ್ತಾರೆ ಈ ಬ್ಯಾಂಕ್ ಉತ್ತಮವಾದ ಸೇವೆಯನ್ನು ಕೊಡುತ್ತದೆ.

ಈ ನೀರಿನಲ್ಲಿ ಹಲವಾರು ಜೀವಿಗಳು ವಾಸಿಸುತ್ತವೆ ಸುತ್ತಲೂ ಬೆಟ್ಟ ಗುಡ್ಡ ದೊಡ್ಡ ದೊಡ್ಡದಾನಂತಹ ಮರಗಳು --

ಇದು ಒಂದು ಫಾರ್ಮ್ ಹೌಸ್ ಇದು ವಿಶಾಲವಾದಂತಹ ಪ್ರದೇಶವಾಗಿದೆ.

ಹೂವಗಳಿಂದ ಅಲಂಕರಿಸಿದ್ದಾರೆ ಇಲ್ಲಿ ವಿಭಿನ್ನ ರೀತಿಯ ಎರಡು ಚೇರ್ಗಳು ಇವೆ ಇಲ್ಲಿ ಗುಲಾಬಿ ಹೂವುಗಳಿಂದ ಅಲಂಕರಿಸಿದ್ದಾರೆ.

ಸುತ್ತಲೂ ದೊಡ್ಡ ದೊಡ್ಡ ಮರಗಳಿವೆ ಬಹಳಷ್ಟು ಸುಂದವಾದಂತಹ ನೋಟ ಇದಾಗಿದೆ .

ಇಲ್ಲಿ ಕಂಬಿಗಳ್ಳನು ಕಟ್ಟಿದ್ದಾರೆ ಈಗ ಸಿಮೆಂಟನ್ನು ಹಾಕುತಿದ್ದಾರೆ.

ಇದು ಒಂದು ಕಿರೀಟಿ ಯೋಗ ಕೇಂದ್ರ ಇಲ್ಲಿ ಹಲವಾರು ಜನರು ಬಂದು ಪ್ರತಿನಿತ್ಯ ಯೋಗವನ್ನು ಮಾಡುತ್ತಾರೆ .

ಇದು ಒಂದು ಯೋಗಾಸನವನ್ನು ಮಾಡುತಿರುವಂತಹ ಕೊಠಡಿ ಆಗಿದೆ.

ಇಲ್ಲಿ ಹಲವಾರು ಬಗೆಯ ಮರಗಳು ಇವೆ ಹಲವಾರು ಜಾತಿಯ ಪ್ರಾಣಿಗಳು ಇವೆ. ಇಲ್ಲಿ ಒಂದು ಚಿರೆತೆಯೂ ಅಹ್ ಅಹ್ ಓಡಾಡುತ್ತಿದೆ.

ಇಲ್ಲಿ ಎಲ್ಲ ಬಗೆಯ ಪುಸ್ತಕಗಳು ದೊರೆಯುತ್ತವೆ .